ಇದು ಸಣ್ಣ ಮಕ್ಕಳು ಆಡುವಂತಹ ಒಂದು ತೊಟ್ಟಿಲು ಅಂತ ಹೇಳಬಹುದು ಗಾರ್ಡನ್ ಕೂಡ ತುಂಬಾನೆ ಚೆನ್ನಾಗಿ ಮಾಡಿದ್ದಾರೆ ಮುಂದುಗಡೆ ಅದು ಅಲ್ಲದೆ ಎಲ್ಲಿ ಆಜು ಬಾಜು ಕಟ್ಟಡಗಳನ್ನು ಕಟ್ಟಿದಾರೆ--

ಇದು ಒಂದು ಡಬ್ಲ್ಯೂ ಲ್ ಎ ಅಂಥೇಳಿ ಒಂದು ಜಾತ್ರೆ ಅಂತ ಹೇಳಬಹುದು ಇಲ್ಲಿ ಜೋಕಾಲಿಗಳು ಕೂಡ ಇದ್ದವೇ ಇಲ್ಲಿ ಆಟವನ್ನು ಆಡುತ್ತಿದರೆ ಅದು ಅಲ್ಲದೆ ಆ ಗಾರ್ಡನ್ ಕೂಡಾ ತುಂಬಾ--

ಅದಲ್ಲದೆ ಮುಂದೆ ಒಂದು ಕಂಬವಿದೆ ಬ್ಯಾನರ್ ಅನ್ನು ಹಾಕಿದ್ದಾರೆ ಗಾಡಿ ಕೂಡ ನಿಂತಿದವೆ ಆಜು ಬಾಜು ಒಂದು ಕಟ್ಟಡಗಳು ಕೂಡ ಇದಾವೆ.

ಚೆನ್ನಾಗಿ ಕಾಣಿಸುತ್ತಿರುವ ಒಂದು ಒಂದು ಬೆರಬರ ಶಾಪ ಅಂತ ಹೆಳಬಹುದು ವ್ಯಕ್ತಿಗಳು ಕುಡ ಇಲ್ಲಿ ಮುಂದೆ ನಿಂತಿರುವುದನ್ನು ಈ ಚಿತ್ರಣದಲ್ಲಿ ನೊಡಬಹುದು .

ಇದು ರೋಡ್ ಅಂತಾ ಹೇಳ್ಬಹುದು ರೋಡಿನ ಮೇಲೇ ಆಟೋ ಹೋಗುತಿದೆ ಅಂತಾ ಹೇಳ್ಬಹುದು ಅದು ಅಲ್ಲದೆ ಬೈಕ್ ಗಳು ಕೂಡ ಓಡಾಡುತಿದಾವೆ ಸುತ್ತಲು .

ಹಚ್ಚ ಹಸಿರಿನ ದೊಡ್ಡ ದೊಡ್ಡ ಮರಗಳು ಕಾಣಿಸ್ತಾ ಇದ್ದಾವೆ ಕಂಬಗಳು ಕೂಡ ಕಾಣಿಸ್ತಾ ಇದ್ದಾವೆ ಬೈಕ್ ಗಳು ಕೂಡ--

ಇದು ಒಂದು ಮಸೀದಿ ಅಥವಾ ಯಾವುದಾದರೂ ಒಂದು ಚರ್ಚ್ ಅಂತ ಹೇಳಬಹುದು ಇಲ್ಲಿ ಆಟೋ ಓಡಾಡುತ್ತಿದೆ ಮತ್ತೆ ಕಾರ್ಗ ಳು ಕೂಡ ಓಡಾಡುತ್ತಿದ್ದಾರೆ.

ಹಾ ಇಲ್ಲಿ ತುಂಬಾನೇ ರೋಡ್ಗ ಳನ್ನು ಮಾಡಿದ್ದಾರೆ ಅದು ಅಲ್ಲದೆ ಮರಗಳನ್ನು ಕೂಡ ಕಾಣಿಸುತ್ತಿದೆ ಕಟ್ಟಡಗಳು ಕೂಡ ಕಾಣಸ್ತಾ ಇದ್ದಾವೆ .

ಇಲ್ಲಿ ಶಾಪ್ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಪೇಂಟಿಂಗ್ ಕೂಡ ತುಂಬಾ ನೇ ಚೆನ್ನಾಗಿ ಮಾಡಿದ್ದ್ದಾರೆ .

ಇದು ಪುರುಷರ ಒಂದು ಸಲೂನ್ ಅಥವಾ ಬ್ಯೂಟಿಪಾರ್ಲೆರ್ ಅಂತ ಹೇಳಬಹುದು ಇಲ್ಲಿ ಕುಡ ಹಾಕಿದ್ದಾರೆ ಇಲ್ಲಿ ಪುರುಷರು ಕುಡ ಇಲ್ಲಿ --